ನೀರೇಶ್ಚಂದ ಕಾಣಕತ್ತವ್ ಇಲ್ಲಿ ಏನ್ ಹಸ್ರ್ ಕಲರ್ ಏನ್ ಟೈಪ್ ಟೈಪ್ ಕಾಣಕತ್ತತಿ ಮತ್ತಾ ಬಿಳಿ ಬಿಳಿ ಕಲ್ಲ್ ಆಯ್ತಿ .

ಇಲ್ಲೊಂದ್ ಆಫೀಸ್ ಕಾಣಕತ್ತತಿ ಇಲ್ಲಿ ಬ್ಲಾಕ್ ಕಲರ್ ಚೇರ್ ಆಯ್ತಿ ಮತ್ತೆ ಅಲ್ಲೊಂದು ಪೋಸ್ಟರ್ ಹಾಕ್ಯರ್ ಏನ್ ಬ್ಯಾಂಕ್ ನ ಏನೋ ಆಫೀಸ್ ಇದಂಗ್ ಆಯ್ತಿ.

ಅಹ್ ಮತ್ತೆ ನಿಂತೆ ನಿಂತೆ ಬಿಟೈತೆ ಅದೇನ್ ಹೋಗಂಗ್ ಇಲ್ರಿ.

ಅವಿ ಇಲ್ಲೊಂದು ರೈಲ್ವೆ ಸ್ಟೇಷನ್ ಕಾಣತತ್ ತಿ ಮತ್ತ್ ಟ್ರೈನ್ --

ಒಂದು ಕೆಂಪು ಕಲರ್ ಹಳದಿ ಇದ್ರ್ ಕಲರ್ ಹಳದಿ ಟೈಪ್ ಮಬ್ಬ ಆಯ್ತ್ ಅದು.

ಅದ್ಕ ಹಸೀರ್ ಕಲರ್ ಪೇಯಿಂಟ್ ಆಯ್ತಿ ಯೆಲ್ಲೋ ಕಲರ್ ಈದ್ ಆಯ್ತಿ.

ಉಹ್ ಬಿಳಿದು ಪಟ್ಟಿ ಆಯ್ತಿ ಮತ್ತ್ ಅತ್ತ್ ಕರಿ ಪಟ್ಟಿ ಆಯ್ತಿ.

ಇಕಡ್ ಕಟಂಜರ್ ಆಯ್ತಿ ಮೇಲ ಮೋಡ ಆಗೈತಿ.

ಸಿರ್ಫ್ ಗಿಡ ಕಾಣತು ಮನಿ ಅಲ್ಲಾ ಚಂದ್ ಕಾಣತು ಇಂತವೆಲ್ಲಾ ಮಬ್ಬ ಮಬ್ಬ ಆಯ್ತಿ.

ಉದ್ದುದ್ ಅಡಿ ತೆಂಗಿನ್ ಗಿಡ ಅದವ್ ಅದ್ಕ ಬಿಳಿ ಸುಣ್ಣ ಹಚ್ಚಾರ್.

ಅಲ್ಲೆನೋ ಇದ್ರಮ್ ಕರಿ ಬಟ್ಟೆಯ ಹಚ್ಚಿ --

ಬಾಣ್ ಏನ್ ಕಾಣವಲ್ ಇದೊಂದ್ ಮಕೋಂಡ್ ಇಲ್ಲೆ.

ಟ್ರಕ್ ಬರಿ ಟ್ರಕ್ ಕಾಣಕತೀವ್ ಕೆಂಪ್ ಕೆಂಪ್ ಗ್.

ತಂಗಿ ಇದೊಂದು ಮನಿ ಕಂಡಂಗ್ ಕಾಣಕತ್ತತ್ ಅಲ್ಲವಾ.

ಮನಿಯ ಸಾದಿನೀ ಇದ್ದೇನ್ ಕಾಣವಲ್ ದು ಮೇಲೆಲ್ಲಾ ಅರ್ಬಿ ಒಣ ಹಾಕ್ಯರ್ ಮತ್ತೆ --

ಮತ್ತೊಂದ್ ರೋಡ್ ಆಯ್ತಿ ಒಂದ್ ತರ ಗಡ್ ಬಡ ಗಡ್ ಬಡ ಕಾಣಕತ್ತತಿ.

ಏನೋ ಒಂತರ ಬಗ್ ಬಗ್ ಬಗ್ ಅನ್ತತತ್ತಿ ಹಿಂದೆಲ್ಲಾ ಕತ್ಲ್ ಆಯ್ತಿ ಮತ್ತ--

ಆಗೇನಾರು ಇರಬಹುದು ನೀವು ಹಂಗ್ ಕಾಣಕತ್ತಿತಿ.

ಮತ್ತೆ ಏನೋ ಸಲ್ ಮಾನ್ ಕಾನ್ ದ್ ಏನೋ ಯಾರದೋ ಪೋಸ್ಟರ್ ಹಾಕ್ಯರ್.

ಮುಂದೊಂದು ಗಾಡಿ ಫೆ ಗಾಡಿ ಬೈಕ್ ನಿಂದೈತಿ.

ಮತ್ತ್ ಒಳಗಿನ ಬಾತುಕೋಳಿ ಇದಂಗ್ ಕಾಣಕತ್ವ್ ಫೋನ್ --

ಮೊಲ ಅದಾವು ಮತ್ತೆ ಇನ್ನೇನ್ ಅದಾವು.

ಪೂಜ್ಯ ಗುರು ರೆಂಡಮ್ ಅಂತ ಒಂದು ಸ್ಕೂಲ್ ಐತ್ವ್ ಇಲ್ಲಿ.

ಆವಿ ಇದೊಂದ್ ಕ್ರಿಶ್ಚನ್ ಶಾಲಿ ಇರ್ಬೇಕು ಕ್ರಿಶ್ಚನ್ --